ಟೈಯರ್ ಗಳಿದ್ದಾವೆ ಮತ್ತು ಗಾಡಿ ಸೈ ಸೈಕಲ್ ಗಳಿದ್ದಾವೆ ಸ್ಟೂಲ್ ಇದೆ.

ಚಿತ್ರದಲ್ಲಿ ಕಲರ್ ಕಲರ್ ಆಟ ಆಡುವ ಸಾಮಾನುಗಳಿದ್ದಾವೆ ಜೋಕಾಲಿ ಇದೆ.

ಮತ್ತು ಹಸಿರಿನ ಕಲ್ಲಿನ ಬೋರ್ಡ್ ಇದೆ.

ಮತ್ತು ಲೈಟ್ ಗಳಿದ್ದಾವೆ ನೀರಿನ ಕ್ಯಾನ್ ಇದೆ ಸ್ಟೂಲ್ ಇದೆ ಬಕಿಟ್ ಗಳಿದ್ದಾವೆ.

ಚಿತ್ರದಲ್ಲಿ ಹಲವಾರು ಬೆಂಚುಗಳಿದ್ದಾವೆ ಪೇಪರ್ ಗಳಿದ್ದಾವೆ.

ಮತ್ತು ತಗಡಿನ ಚಾವಣಿ ಇದೆ ಮನುಷ್ಯರಿದ್ದಾರೆ.

ಶ್ರೀನಿವಾಸ ಫ್ಯಾಮಿಲಿ ಡಾಬಾ ಎನ್ನುವ ಪೋಸ್ಟರ್ ಇದೆ.